ದೀಪ ಮತ್ತು ಊದಿನಕಡ್ಡಿ ದೀಪ ಬಾಳನ್ನು ಬೆಳಗಿಸುತ್ತದ್ದೆ ಮತ್ತು ಬೆಳಕನ್ನು ನೀಡುತ್ತದೆ ಊದಿನಕಡ್ಡಿ ಕೀಟಾಣುಗಳನ್ನು ಹೋಗಲಾಡಿಸುತ್ತದೆ ಅದರ ಹೊಗೆಯ __

ಇವರು ಫ್ಯಾಕ್ಟರಿ ವರ್ಕರ್ಸ್ಗ ಳು ಇವರು ಫ್ಯಾಕ್ಟರಿ ಅಲ್ಲಿ ಕೆಲಸ ಮಾಡುವವರು ಇವರಿಗೆ ಒಬ್ಬ ಮ್ಯಾನೇಜರ್ ಇ ಡೈರೆಕ್ಟರ್ ಇದ್ದು ಇರುತ್ತಾರೆ ಅವರು ಇವರನ್ನು ನಿಲ್ಲಿಸಿಕೊಂಡೆಲ್ಲಾ --

ಮೀಟಿಂಗ್ ಮಾಡುತಿದ್ದಾರೆ ಇವರು ನಮ್ಮ ಉತ್ಪಾದನೆ ಬಗ್ಗೆ ಅವರು ಅತಿ ಹೆಚ್ಚು ಗಮನ ಕೊಡುತ್ತಾರೆ ಇವರಿಂದ ನಾವು ಬೆಳಿಯುತಿದ್ದೇವೆ.

ಫಿಟ್ನೆಸ್ ಆಗಿ ಇಟ್ಟುಕೊಳ್ಳಬಹುದು ನಾವು ಅರೋಗ್ಯಕರವಾಗಿ ಇರಬಹುದು ಹಾಗು ತಿನ್ನುವುದು ಡಯಟ್ ಮಾಡುವುದು ಎಲ್ಲ ಥರದ ವ್ಯಾಯಾಮ ಮಾಡಬೇಕು ಮತ್ತು ಇಲ್ಲಿ ವ್ಯಾಯಾಮ ಮಾಡಬೇಕು --